ಇದು ಒಂದು ಬಸ್ ಹೋಗುತ್ತಿದೆ ಕೆ_ಎಸ್_ಆರ್ ಟಿ_ಸಿ ಬಸ್ ಹೋಗುತ್ತಿದೆ ಮತ್ತು.

ಬಾಗಿಲು ಸಹ ಕ್ಲೋಸ್ ಆಗಿದೆ ಬಾಗಿಲ ಬಾಗಿಲು ಪಟ್ಟಿಯು ಡಿಸೈನ್ ನಿಂದ ಕೂಡಿದೆ ಮತ್ತು.

ಸುತ್ತಲೂ ಸಿಮೆಂಟ್ ನಿಂದ ಮಾಡಿರುವಂತ ಕಾಂಪೌಂಡ್ ಇದೆ ಮತ್ತು.

ಬಟ್ಟೆಗಳನ್ನು ಹಾಕಿದ್ದಾರೆ ಮತ್ತು ಮಹಿಳೆಯರು ಒಬ್ಬ ವ್ಯಕ್ತಿಯು ಕೆಂಪು ಶರ್ಟ್ ಧರಿಸಿದ್ದಾ--

ಇಲ್ಲಿ ಬಹಳಷ್ಟು ಕುರಿಗಳಿವೆ ಬಿಳಿ ಬಣ್ಣದ ಕುರಿಗಳಿವೆ ಬಿಳಿ ಬಣ್ಣದ ಕುರಿಯ ಮೇಲೆ ಇ ಬಾಲದ ಮೇಲೆ--

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಬಹಳಷ್ಟು--

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಬ್ಬ ಮಹಿಳೆಯು ನೀರನ್ನು ಟೇಬಲ್ ಮೇಲೆ ಇಟ್ಟುಕೊಂಡ ಒಂದು ಟೇಬಲ್ ಇದೆ ಟೇಬಲ್ ಮೇಲೆ --

ಅದರ ಮೇಲೊಂದು ಮತ್ತೊಂದು ಟಿ_ಸಿ ಇದೆ ಮತ್ತು.

ಮತ್ತು ಅದರ ಮುಂದುಗಡೆ ಬೈಕ್ ಗಳಿವೆ ಮತ್ತು ಇಲ್ಲಿ ಬಹಳಷ್ಟು ಜನರಿದ್ದಾ.

ಇ ಸೇವಂತಿಗೆ ಹೂಗಳಿವೆ ಹಳದಿ ಬಣ್ಣದ ಹೂಗಳು ಮತ್ತು ಕೆಂಪು ಬಣ್ಣದ ಹೂಗಳಿವೆ ಮತ್ತು ಗುಲಾಬಿ ಬಣ್ಣದ ಹೂಗಳಿವೆ.

ನಂತರ ಅದು ದೇವಸ್ಥಾನದ ಒಳಗಡೆ ಹೋಗು ಒಬ್ಬ ಮಹಿಳೆಯು ದೇವಸ್ಥಾನದ ಒಳಗಡೆ ಹೋಗುತ್ತಿದ್ದಾಳೆ.

ಬೈಕ್ ಗಳಿಗೂ ಹೋಗುತ್ ಇದು ಒಂದು ರೋಡ್ ಆಗಿದೆ ಮತ್ತು ಇಲ್ಲಿ ಕಾರ್ ಗಳು ಕಾರ್ ಹೋಗುತ್ತಿದೆ ಮತ್ತು ಬೈಕ್ ಇದೆ.

ಗಿಡಗಳ ನಾಶವಾಗಿವೆ ಸಣ್ಣ ಸಣ್ಣ ಗಿಡಗಳು--

ಮತ್ತು ಬಹಳಷ್ಟು ವ್ಯಕ್ತಿಗಳು ನಿಂತಿದ್ದಾರೆ ಮತ್ತು ಲೈಟ್ ಗಳಿವೆ.

ಈ ಚಿತ್ರದಲ್ಲಿ ತೋರಿಸುವಂತೆ ಒಂದು ಬೆಡ್ರೂಮ್ ಆಗಿದ್ದು ಇಲ್ಲಿ--